ಇನ್ನ ಎರಡು ಪಿಂಗಾಣಿ ವಾಸ್ ಗೇಮ್ ನೀಲಿ ಹಾಗು ಉ ಸಿಲ್ವರ್ ಕಲರ್ ಅನ್ನ ಉಪಯೋಗಿಸಲಾಗಿದೆ.

ಇದು ಒಂದು ಸಣ್ಣ ಕಿರಾಣಿ ಅಂಗಡಿ ಆಗಿದ್ದು ಇಲ್ಲಿ ಸೋಪು ಶಾಂಪೂ ಪೌಡರ್ ಕಾಫಿ ಪುಡಿ ಕಾಣಸಿಗುತ್ತದೆ.

ಈ ಚಿತ್ರವು ಹಚ್ಚಹಸುರಿನ ಭೂ ದೃಶ್ಯದ ಮೂಲಕ ಹರಿಯುವ ನದಿ ಅಥವಾ ಕಾಲುವೆಯನ್ನು ತೋರಿಸುತ್ತದೆ.

ಗೋಡೆಗಳನ್ನು ಶ್ರೀಮಂತ ನೀಲಿ ಬಣ್ಣಗಳಲ್ಲಿ ಚಿತ್ರಿಸಲಾಗಿದೆ.

ಹಾಸ್ಪಿಟಲಿ ನ ಒಳಗೆ ಎರಡು ವ್ಯಕ್ತಿಗಳು ಕೂತಿದ್ದಾರೆ ಹಾಸ್ಪಿಟಲಿ ನ ಹೊರಗಡೆ ಕೆಲ ವೇಹಿಕಲ್ ನ್ನು ಪಾರ್ಕ್ ಮಾಡಲಾಗಿದೆ.

ಹಾಗೆ ನಿಸರ್ಗ ಗಾರ್ಡನ್ ರೆಸ್ಟೋರೆಂಟ್ ಇದೆ ಎಂದು ನಮೂದಿಸಲಾಗಿದೆ.

ಆ ಬಿಲ್ಡಿಂಗಿನ ಮುಂದೆ ನ್ಯೂ ವರ್ಡ್ ಸೂಪರ್ ಮಾರ್ಕೆಟ್ ಎಂದು ಕೆಂಪು ಕಲರ್ ಬೋರ್ಡಿನ ಮೇಲೆ ಬಿಳಿ ಹಾಗು ಹರಶಿನ ಬಣ್ಣದಿಂದ ಕೂಡಿದ ಅಕ್ಷರಗಳಿವೆ.